ಆ, courses ಗಳಿರ್ತವೆ. ಅದ್ರ್ ಬಗ್ಗೆ ನಿನ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ.

math's ಎಲ್ಲ ನಿನಿಗೇ, normal math's ಹೇಗಿರತ್ತೆ mean, median, mode ಅವೆಲ್ಲ ಬರತ್ತೆ ನಿನಿಗೆ.

ಹಾಗೆ stats ಅಂದ್ರೆ ನಿನಿಗೆ tally ಬರತ್ತಲ್ವ? tally ಅವೆಲ್ಲ ಇರತ್ತೆ.

next ನೀನು ಅಕಸ್ಮಾತೂ, commerce ಅಲ್ಲಿ ನಿನಿಗೆ degree ಲಿ ಹೋಗ್ತಾ, ನಿನಿಗೆ ಅಲ್ಲೂ ಬೇರೆ ಬೇರೆ streams ಗಳಿರತ್ತೆ. BCOM ಇರತ್ತೇ, BA ಇರತ್ತೇ, MA, MEA ಇರತ್ತೇ, CA ಇರತ್ತೇ,

ಇವಾಗ ನನಿಗೆ ಏನಂದ್ರೆ ನೀನ್ ಅಕಸ್ಮಾತ್ science ತಗೊಂಡೆ ಅಂದ್ರೇ,

ನಿನಿಗ್ ಎರಡೇ options. ಒಟ್ನಲ್ಲಿ engineering ಹೋಗ್ಬೇಕು, ಇಲ್ಲ degree ಮಾಡ್ಬೇಕು. ಅಕಸ್ಮಾತ್ ನಿನಿಗೆ doctoring ಅಲ್ ಆಸೆ ಇತ್ತು ಅಂದ್ರೆ, doctoring ಮಾಡ್ಬೇಕು. ಇಲ್ಲ ಅಕ್ಷಯ್. ಅದ್ರ್ ಮೇಲೆನ್ ಅಷ್ಟು ಆಕ್ಷ್, ಆಸಕ್ತಿ ಇಲ್ಲ ನನ್ಗೆ. ಬರೀ commerce, PUC ಮತ್ತೆ PUC ಅಲ್ಲಿ ಕೂಡಾ commerce ಇಲ್ಲಾಂದ್ರೆ technical field ಮೇಲೆ ಆಸಕ್ತಿ ಇದೆ. ಯಾಕಂದ್ರೆ skill ನೋಡ್ತಾರೆ ಇವಾಗ ಯಾವ್ ಕಡೆ ನೀನ್ ಕೆಲ್ಸಕ್ ಹೋದ್ರು ನಿನ್ skills ನೋಡ್ತಾರೆ. ಯಾರು ನೀನು percentage ಆಗ್ಲಿ ಅದನ್ನೆಲ್ಲ ಯಾರು ಕೇಳ್ತಾ ಇಲ್ಲ. ಅದ್ರಾಗಿ ನನ್ಗೆ technical field ಜಾಸ್ತಿ ಇದೆ. ಆದಷ್ಟು ಅದರ ಬಗ್ಗೆ ಹೇಳಕ್ try ಮಾಡ್ತೀಯ? ಹಾ. technical field ಕೇಳ್ದೆ ಅಲ್ವ ನೀನು?

ಹಾ. ಹಾಗಾದ್ರೆ ಇವಾಗ್ ನೀನು ಡಿಪ್ಲೋಮಾ ತೊಗೊಂತೀನಿ ಅಂತಿದೀಯ. ಒಳ್ಳೆ good choice ಅದು.

ಡಿಪ್ಲೋಮಾ ತಗೊಂಡು ಇವಾಗಾ, ಡಿಪ್ಲೋಮಾ ಇರೋದು four years ಅಲ್ವಾ? ಇಲ್ಲ ಅಕ್ಷಯ್. ಅದು ಬಂದು three years ಇರತ್ತೆ. ok. ಡಿಪ್ಲೋಮಾ three years ಮಾಡಿ, ಆಮೇಲೆ engineering four years ಅಲ್ವಾ? ಹೌದು ಅಕ್ಷಯ್. ಆ, engineering ಬಂದೂ ನೀವು PUC ಮೇಲ್ ಓದಿದ್ರೆ ನಾಲಕ್ ವರ್ಷ ಇರುತ್ತೆ. ಆದ್ರೇ, ಡಿಪ್ಲೋಮಾ ಮೇಲೆ ಓದ್ ಓದಿ continue ಮಾಡಿದ್ರೆ ಅಂಗೆ studies ನಾ ಹ , ಒಂದ್ ವರ್ಷ ನಿಮಿಗೆ cutoff ಆಗತ್ತೆ ಅಕ್ಷಯ್.

engineering three years ಇರತ್ತೆ, ಡಿಪ್ಲೋಮಾ four years ಇರತ್ತಾ?

ಈ, ಡಿಪ್ಲೋಮಾ ಕೂಡ ಮೂರ್ ವರ್ಷ ಆಗತ್ತೆ. continue ಆಗಿ study ಮಾಡಿದ್ರೆ engineering ಕೂಡ ಮೂರ್ ವರ್ಷ ಆಗತ್ತೆ. ಎರಡೂ ಮೂರ್ ಮೂರ್ ವರ್ಷ ಇರತ್ತೆ. ok, ಹಾಗಾದ್ರೆ ನಿಮ್ಗೆ ಸಿಕ್ಸ್ years ಅಲ್ಲಿ both ಡಿಪ್ಲೋಮಾ ಮತ್ತೆ engineering ಮುಗಿಯತ್ತಲ್ವ?

ಹಾಗಾದ್ರೆ ನಿನ್ಗೆ ಡಿಪ್ಲೋಮಾ ತಗೋ , ಡಿಪ್ಲೋಮಾ ಬಗ್ಗೇ, ಸ್ವಲ್ಪ research ಮಾಡು. ಆ ಅಕ್ಷಯ್. ಹಾಗೆ engineering ಕಾಲೇಜ್ ಗಳ ಬಗ್ಗೆ ಎಲ್ಲ ಸ್ವಲ್ಪ, ಚನಾಗ್ ನೋಡ್ಕೊ. ಅಂದ್ರೆ placements ತುಂಬಾನೇ ಮುಖ್ಯ ಆಲ್ವಾ?

ಯಾಕಂದ್ರೇ, ಇವಾಗ ಒಂದೇ graduation time ಅಲ್ಲಿ, ಎಷ್ಟೋ ಸಾವ್ರ ಜನ graduate ಗಳು ಆಚೆ ಬರ್ತಾರೆ.

ಒಂದು ಸಾವ್ರ, ಹತ್ತು ಸಾವ್ರ ಜನ graduate ಆದ್ರು ಅಂದ್ರೆ example ಗೆ

ಇರಲ್ಲ. ಹತ್ತು ಸಾವ್ರ company ಗಳಿದ್ರೂ, ಎಲ್ಲಾರೂ ಒಬ್ಬೊಬ್ಬ graduate ನ ತಗೋಳಕ್ ಆಗಲ್ಲ.

additional courses ಗಳ್ ಮಾಡ್ಕೊಂಬೇಕು. ಯಾವ್ ಥರ ಅಂದ್ರೆ, ಇವಾಗ ನೀನು technical field ಆಲ್ ಹೋಗ್ತಿರೋದ್ರಿಂದ, ನಿನಿಗ್ computers, computer knowledge ಗಳು ಸ್ವಲ್ಪ ಚನಾಗ್ ಇರ್ಬೇಕು ಅಲ್ವಾ?

ಇವಾಗ್ computer knowledge ಅಲ್ಲಿ Python, Java, C++, tally, ERP nine ,

Oracle ಅಂತಾ course ಗಳ್, courses ಗಳಿವೆ.

courses ಕೂಡಾ ನಿನಿಗ್ ತುಂಬಾನೇ help ಮಾಡ್ತಾವೆ. ನಿನ್ನ life ಅಲ್ಲಿ ನಿನಿಗೆ ಏನೇ, job, ಕೆಲ್ಸ ಸಿಗೋದ್ ಆಗ್ಲಿ, ಸರಿ ಅಕ್ಷಯ್. ಆ ಥರ course ಗಳೆಲ್ಲ ತಗೊಳೋದ್ರಿಂದ ನಿನಿಗೂ, ನೀನು ಓದಿರೋದ್ರ ಜೊತೆ ನಿನ್ನ course ಗಳಿಗು ಕೂಡ ಒಳ್ಳೇ value ಇರತ್ತೆ. ಸರಿ ಅಕ್ಷಯ್. ಮತ್ತೆ ನಿನಿಗೆ ಬೇರೆ ಯಾವ್ದ್ರಲ್ಲಿ ಆಸಕ್ತಿ ಇದೆ? ಮತ್ತೇ ಇನ್ನೇನಿಲ್ಲ ಅಕ್ಷಯ್. ಅದು ನಾನು ಅದೇ ಅಂದ್ಕೊಂಡಿದೀನಿ. ಇವಾಗ Python ಮೇಲೆ, ಮತ್ತೆ ನನ್ಗೆ three D modelling ಇರ್ಬಹುದು, ಮತ್ತೇ programming ಇರ್ಬಹುದು. ಅದ್ರ್ ಮೇಲೆಲ್ಲಾ ಜಾಸ್ತಿ ಆಸಕ್ತಿ ಇದೆ. technical field ಅಂದ್ರೆನೇ ನನ್ಗೆ ಜಾಸ್ತಿ interest ಇದೆ. ಅದ್ರ್ ಕಡೆ ಗಮನ ಜಾಸ್ತಿ ಇದೆ. ಅದುಕೋಸ್ಕರ ಇದುನ್ನಾ ನಾನು, ಆರಿಸ್ಕೊಂಡಿದೀನಿ ಅಕ್ಷಯ್. ಹಾ, ಹಾಗಾದ್ರೆ ನೀನು, right ಒಳ್ಳೆ ದಾರಿಲ್ಲೆ ಹೋಗ್ತಿದೀಯ.

ನೀನ್ ಏನು ಮಾಡು ಅಂದ್ರೆ, dip, ಇವಾಗೇ ಡಿಪ್ಲೋಮಾ ಹೇಗೋ ಮಾಡ್ಬೇಕು ಅಂತ ಇದ್ದೀಯ ಅಲ್ವಾ?

ಡಿಪ್ಲೋಮಾ ಕಾಲೇಜ್ ಬಗ್ಗೆ ನೀನು applications ಗಳ್ ಹಾಕಿದ್ದೀಯ. ನಾನ್ ಒಂದ್ ಕಾಲೇಜ್ ಹೆಸ್ರು ಹೇಳಿದ್ದೀನಲ್ವ? ಅಶೋಕ್ polytechnic.

ಅದ್ರ್ ಬಗ್ಗೆ ನಾನು ನಾಳೆ ಹೋಗಿ ಕೇಳ್ತೀನಿ. ನೀನೂ, free ಇದ್ದಾಗ ಕೇಳು.

ಹತ್ರ ಆದಷ್ಟು, ಹತ್ರ ಇರೋದ್ ನೋಡ್ಕೋ. ನಿನಿಗೂ ಸಮಯ ಉಳಿ ಉಳ್ತಾಯ ಆಗತ್ತೆ.

ಹಾಗೆ, ಆ ಥರ ಕಾಲೇಜ್ಗಳಲ್ಲಿ placement ಗಳ ಬಗ್ಗೆ ಕೇಳು. ನಿನಿಗ್ ಯಾಕಂದ್ರೆ final year ಗೆ ಹೋದಾಗ, ನಿನಿಗೆ placements ಗಳು ಒಳ್ಳೊಳ್ಳೆ company ಗಳು ಬಂದಾಗ ನಿನ್ನ ಅವ್ರು ನಿನ್ನಿಂದ ಅವ್ರು ಕೆಲ್ಸ ಪಡ್ಕೊಂತಾರೆ. ಹೌದು ಅಕ್ಷಯ್, ಅದ್ರಿಂದನೆ ನಾನು SJP ಗೇ, application ಹಾಕಿದ್ದು. ಯಾಕಂದ್ರೆ ಅಲ್ಲೀ ದೊಡ್ಡ್ ದೊಡ್ಡ್ companies, ಯಾವ್ ಥರ ಅಂದ್ರೆ, Infosy's ಇರ್ಬಹುದು, kirloskar ಇರ್ಬಹುದು, ಈ ಥರ ದೊಡ್ಡ್ ದೊಡ್ಡ್ companies ಅದ್ರ್ ಜೊತೆ wind up ಮಾಡ್ಕೊಂಡಿದೆ. ಅದುಕ್ಕೋಸ್ಕರ, placements ತುಂಬ ಚನ್ನಾಗಿದೆ ಆ ಕಾಲೇಜಲ್ಲಿ. ಅದುಕ್ಕೋಸ್ಕರSJP first preference ಕೊಟ್ಟಿದ್ದೀನಿ. ಹಾ. ಹಾಗಾದ್ರೆ SJP ಆ, application ಹಾಕಿದ್ದೀಯ ಅಲ್ವ? ಏನಾಯ್ತು application? merit base ಮೇಲೇನೆ ok ಆಗಿದೆ ಅಕ್ಷಯ್. ಹೌದಾ? ಹಾಗಾದ್ರೆ SJP ಲೀ application ಹಾಕಿದ್ದೀಯ ನೀನು? Po, ಅಶೋಕ್ polytechnic, ಯಾಕಂದ್ರೆ SJP ನಿಂಗ್ ತುಂಬ ದೂರಾನೆ ಆಗತ್ತೆ.

ಅಶೋಕ್ polytechnic, ಅದು ಕೂಡ ಒಳ್ಳೆ ಕಾಲೇಜ್. ಆದ್ರೆ placements ಬಗ್ಗೆ ನಂಗ್ ಗೊತ್ತಿಲ್ಲ ಸರಿಯಾಗಿ.

ನಾನ್, ನಿಂಗ್ ನಾಳೆ ಕೇಳ್ಬಿಟ್ಟು, ಅದ್ರ್ ಬಗ್ಗೆ information ಕೊಡ್ತೀನಿ. ಅಕಸ್ಮಾತ್ ಆಲ್ ಏನೂ placements ಗಳ್ ಬಗ್ಗೆ ನನಿಗ್ satisfy ಆಗಿಲ್ಲ ಅಂದ್ರೆ,

refer ಮಾಡ್ತೀನಿ. ನೀನ್ ಅಲ್ಲೇ admission ಮಾಡ್ಕೋ.

ಅದು ಒಳ್ಳೆ ಕಾಲೇಜ್ ಕೂಡಾ. ಒಳ್ಳೊಳ್ಳೇ, well qualified lecturers ಇದಾರೆ ಅಲ್ಲಿ. ತುಂಬ ಚನ್ನಾಗ್ ಓದಿರೋ lecturers. ಹಾಗೆ ನಿನಿಗೇ ಏನೇ help ಬೇಕಂದ್ರು, ಚನಾಗ್ help ಮಾಡೋರ್ ಇದಾರೆ. ಹಾಗೆ ನನಿಗ್ ಗೊತ್ತಿರೊ lecturers ಕೂಡಾ ಅಲ್ಲೇ ಓದ್ತಿದಾರೆ. ಸರಿ ಅಕ್ಷಯ್. ಅಲ್ಲೇ ಓದು. ಚನಾಗ್ ಇದೆ ಕಾಲೇಜ್ .

ಇಲ್ಲ ಅಕ್ಷಯ್, ಇಷ್ಟೆ. ಇವತ್ ತುಂಬಾ ಉಪಕಾರ ಆಯ್ತು. ನೀನ್ phone ತಗೊಂಡು ನನ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಕ್ಕೆ. ತುಂಬಾ ಧನ್ಯವಾದ ಅಕ್ಷಯ್.

ಸರಿ ಅಕ್ಷಯ್. ಮತ್ತೆ ಭೇಟಿ ಆಗೋಣ.

ನನ್ ಹೆಸ್ರು ಮಾಧುರಿ ಅಂತ ನಾನು ಮಕ್ಳಿಗೆ chess ದು ತರಬೇತಿ ಕೊಡ್ತೀನಿ. ಚದುರಂಗ ಅಂದ್ರೆ ಗೊತ್ತಿರ್ಬೇಕು ನಮ್ ಭಾರತದಲ್ಲಿ ಅದು ಹುಟ್ಟಿದ್ದು. so ಐದ್ ಸಾವ್ರ ವರ್ಷಗಳ ಹಿಂದೆನೆ start ಆಗಿ ಅದು ಆ ಇತ್ತು. ಮುಂಚಿತವಾಗಿ ರಾಜರೆಲ್ಲ ಆಡ್ತಿದ್ರು ಅದನ್ನ ಚದುರಂಗ ಅಂತ ಕರೀತಿವಿ. ಚದುರಂಗ ಅಂದ್ರೆ ನಾಲಕ್ಕು ಅಂಗಗಳು ಸೇರಿ ಚದುರಂಗ ಆಯ್ತು so ಎಲ್ಲಾ ಕುದುರೆ ಬಳ~ ಕುದುರೆ ಬಳಗ, ಆನೆ ಬಳಗ, ಒಂಟೆ ಬಳಗ ಮತ್ತೆ ಸೈನಿಕ್ರದ್ದು so . ಅದನ್ನ ತುಂಬಾ ಹಿಂದಿನ ಕಾಲದಿಂದ ಕೂಡ chess chess ಅನ್ನೋದನ್ನ ಚದುರಂಗ ಅಂತ ಕರಿತೀವಿ ಅದನ್ನ ಆಡ್ತಇದ್ರು. ಅದ್ರಿಂದ ಏನೇನ್ ಉಪ್ಯೋಗ ಆಗತ್ತೆ ಮಕ್ಳಿಗೆ ಅಂತ್ ಅಂದ್ರೆ ಬೆಳವಣಿಗೆ like ಅವ್ರಿಗೆ ಏನು ಆ ಯಾವ್ದೆ ರೀತಿಯ ಒಂದು ನಿರ್ಧಾರ. ತೊಗೋಬೇಕು ಆ ಅಂದಾಗ ಅದಕ್ಕೆ ಅವ್ರಿಗೆ ತುಂಬಾ ಉಪ್ಯೋಗ ಆಗತ್ತೆ. ಮತ್ತೆ ಬುದ್ಧಿ ಮಕ್ಳು ಬುದ್ಧಿವಂತ್ರಾಗ್ತಾರೆ chess ಆಡಿದ್ರೆ ಅಂತ್ ಹೇಳ್ತಿವಿ ನಾವು ಯಾಕೆ ಅಂತ್ ಅಂದ್ರೆ ತುಂಬಾ ಚೆನ್ನಾಗಿ ಅಂದ್ರೆ. ಒಂದು ಆ ಏನಂತಂದ್ರೆ ಆ ತುಂಬಾ ಬೇರೆ ತರ ಯೋಚ್ನೆ ಮಾಡ್ತಿರ್ತಾರೆ chess ಆಡೋ ಮಕ್ಳು ಯಾಕೆ ಹಾಗೆ ಯೋಚ್ನೆ ಮಾಡ್ತಾರೆ ಅಂದ್ರೆ ನಮ್ಮ chess ನಮ್ಮ chess ಅಲ್ಲಿ ಒಂದೇ ರೀತಿಯಲ್ಲಿ ಯೋಚ್ನೆ ಮಾಡಕ್ಕೆ ಅವ್ಕಾಶ ಇರಲ್ಲ ತುಂಬಾ ತರ. ಯೋಚ್ನೆ ಮಾಡ್ಬೇಕು ಯಾಕೆ ಅವ್ನು ಅಲ್ಲಿಗೆ ಬಂದ ಏನಕ್ ಅಲ್ಲಿಗೆ ಬಂದ ಏನ್ ಮಾಡ್ತಾನೇ ಮುಂದಕ್ಕೆ ಆಮೇಲೆ ಹೇಗೆ ಹೊಡೀತಾನೇ ನನ್ನ ದಲ್ಲಾಳಿಗಳನ್ನ ಅಂತ ಹೇಳಿ ಯೋಚ್ನೆ ಮಾಡಕ್ಕೆ ಮಕ್ಳಿಗೆ ತುಂಬಾ ಚೆನ್ನಾಗಿ ಕಲ್ಸತ್ತೇ. ಆಮೇಲೆ ಆ ಏನಂತಂದ್ರೆ patience ಅಂತ ಆ ಅಂದ್ರೆ like ತುಂಬಾ patience ಅಂತ ಕರಿತಿವಿ chess ಅಲ್ಲಿ ಅಂದ್ರೆ ಅವ್ರಿಗೆ ತಾಳ್ಮೆ ಬೇಕು ಅಂತ ಹೇಳ್ತಿವಿ patience ಅಂದ್ರೆ ತಾಳ್ಮೆ ಬೇಕು ಮಕ್ಳಿಗೆಲ್ಲ so ಏನೆ ಮಾಡ್ಬೇಕಾದ್ರು ತಾಳ್ಮೆ ಇಲ್ದೆ ಆ ಮಕ್ಳು ಯಾವ್ದೆ. ರೀತಿ ಏನು ಮಾಡಕ್ಕೆ ಆಗದಿಲ್ಲ ತುಂಬಾ ಕುತ್ಕೊಳಕ್ ಹೇಳ್ಕೊಡತ್ತೆ ಗಂಟಾನ್ಗಟ್ಲೆ ನಾವ್ chess ಆಡ್ತಿವಿ ಸುಮಾರ್ ಹೊತ್ತು like ಒಂದು ಎಂಟ್ ಎಂಟ್ ಗಂಟೆ ಎಂಟ್ ತಾಸ್ ಆಡ್ತಿವಿ ಎಂಟ್ hours ಅಂತ ಹೇಳ್ತಿವಿ eight hours ಎಲ್ಲಾ chess ಆಡ್ತಿವಿ so . ಹಂಗಾಗಿ ಆ ಮಕ್ಳಿಗೆ ತುಂಬಾ ಒಳ್ಳೆ ರೀತಿಲಿ patience ಬರತ್ತೆ ತುಂಬಾ ಒಳ್ಳೊಳ್ಳೆಯ ಆ chess ಆಡೋದ್ರಿಂದ ಮಕ್ಳಿಗೆ ತುಂಬಾ benefits ಇದೆ ಅಂದ್ರೆ ಎಲ್ಲಾ ತುಂಬಾ ಒಳ್ಳೆ ಉಪ್ಯೋಗಗಳಿದೆ chess ಆಡೋದ್ರಿಂದ. ಆಮೇಲೆ ಕೆಲವ್ರು ಕೇಳ್ಬೋದು chess ಇಂದ madam ಆಯ್ತು. ಏನ್ ಉಪ್ಯೋಗ ಇದೆ ಆಯ್ತು ನಮ್ ಮಕ್ಳಿಗೆ ಹೇಳ್ಕೊಡ್ತೀವಿ ಏನ್ ಉಪ್ಯೋಗ ಇದೆ ಅಂತ್ ಅಂದ್ರೆ ಅವ್ರಿಗೆ ಚೆನ್ನಾಗಿ ಅಚಿ ಅಂದ್ರೆ ತುಂಬಾ ಚೆನ್ನಾಗಿ ಅಂತರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಏನಾದ್ರೂ ಅವ್ರು ಆ ಪದಕಗಳನ್ನ ಗೆದ್ರೆ ಅವ್ರಿಗೆ ಆ. Medical ಮತ್ತೆ engineering seat ಸಿಗಕ್ಕೆ ಅವ್ಕಾಶ ಇದೆ. ಮಕ್ಳಿಗೆ ಮತ್ತೆ job ಉದ್ಯೋಗ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಈಗ chess coach ಆಗಿ ಹೋಗ್ಬೋದು ಅವ್ರು ಏನಾದ್ರೂ ಮಾಡ್ತಿವಿ ಅಂದ್ರೆ ತರಬೇತಿದಾರರಾಗಿ ಹೋಗ್ಬೋದು ಇಲ್ಲ ಇಲ್ಲ ಅಂದ್ರೆ ಅವರೇ ಸ್ವಂತವಾಗಿ ಕೂಡ. ಮಾಡಿ ಒಂದು ಒಂದು ಜಿಲ್ಲೆಗೆ ಹೋಗಿ ಅವ್ರು ಕೂಡ ಮಾಡಕ್ಕೆ ಅವ್ಕಾಶ ಇದೆ. chess ಅದ್ರಿಂದ ಮತ್ತೆ jobs ಗಳಂದ್ರೆ ಈಗ ನೀವೆಲ್ಲಾರೂ ಬೇರೆ ದೇಶ ನೂರತೊಂಬತ್ತೆರಡ್ ದೇಶ ಆಡತ್ತೆ ನಮ್ಮ ಚದುರಂಗ ಅಂತ ಹೇಳಿ ಆ ನೂರತೊಂಬತ್ ಎರಡ್ ದೇಶಗಳಲ್ಲಿ ಎಲ್ಲಿ ಬೇಕಾರು ಅವ್ರು. ಹೋಗಿ ಕೂಡ ವೃತ್ತಿನ ಮಾಡ್ಬೋದು thank you .

ಚನ್ನಾಗಿದ್ದಿರ? .

ಹ ನಾನ್ ಚನ್ನಾಗಿದ್ದೇನೆ, ಮನೆಯಲ್ಲೆಲ್ಲ ಹುಷಾರ? ಹ ಹುಷಾರು ಹುಷಾರು ಮತ್ತೆ . ಹ ನಮ್ಮ ಮನೆಯಲ್ಲಿ ಎಲ್ಲರು ಹುಷಾರಿದ್ದಾರೆ. ಹೌದಾ, ಮತ್ತೆ ಏನ್ job ಮಾಡ್ತಿದ್ದೀರಾ?

ಹ ನಾನಿವಾಗ ರಜದಲ್ಲಿ ಇದ್ದೇನೆ, ಮನೆಯಲ್ಲೇ ಕೆಲ್ಸ ಈಗ.

ಹ ಈಗ ಇನ್ನು ಹಬ್ಬ ಎಲ್ಲ ಬಂತಲ್ಲ ಹಾಗೆ ಹಬ್ಬದ ರಜೆ ಎಲ್ಲ ಉಂಟು. ಹೌದಾ ಹ ಹ . ಅದು ಒಂದು ಒಂದು ವಾರ ಉಂಟು ಗಣೇಶ ಚತುರ್ಥಿ ಯ ರಜೆ. ಹೌದಾ, ಮತ್ತೆ ಗಮ್ಮತ ಗಣೇಶ ಚತುರ್ಥಿ ಎಲ್ಲ ನಿಮ್ಕಡೆ? ಹ ನಮ್ಮ side ಗಮ್ಮತ್ ಎಲ್ಲ ಮಾಮೂಲು ಎಲ್ಲರು ಮಾಡುವ ಹಾಗೆ.

ಹ ನಮ್ಮಲಿಸ ಗಮ್ಮತ್ ಇರ್ತದೆ, ಆ ಮತ್ತೆ ಮನೆಯಲ್ಲೆಲ್ಲ ಇಡ್ತಾರೆ ಅಲ್ಲ ಗಣಪತಿ ಎಲ್ಲ. ಪೂಜೆ ಗೀಜೆ ಎಲ್ಲ ಹ, ತುಂಬಾ .

ಹ್ಮ್, ನಿಮ್ದು ಮತ್ತೆ ವಿಶೇಷ. ವಿಶೇಷ ಅದೇ ಇನ್ನು ಹಬ್ಬದ ಹಬ್ಬದ ಕೆಲಸಗಳು ಶುರು ಮಾಡ್ಬೇಕು ಹಬ್ಬಕ್ಕೆ ಇರುವ ಸಾಮಗ್ರಿ ಎಲ್ಲ ನಾವಾದು ಅಂಗಡಿಯಿಂದ ತಗೊಂಡು ಬರ್ಬೇಕಲ್ಲ ಬರ್ಬೇಕು. ಹೌದೌದು, ಅದು ಎಷ್ಟು ದಿವಸ ಇಡ್ತಾರೆ ನಿಮ್ದು ಕಡೆಯಲ್ಲೆಲ್ಲ? ನಮ್ಮಲ್ಲಿ ಎಷ್ಟ್ ಒಂದ್ ಮೂರು ದಿವಸ.

ಹೌದಾ ಹಾ, ನಮ್ಕಡೆಯಲ್ಲೆಲ್ಲ, ಕೆಲವರು ಮೂರು ದಿವಸ ಇಡ್ತಾರೆ, ಕೆಲವರು ಐದು, ಒಂಬತ್ತು ಹನ್ನೊಂದು ದಿವ್ಸ last ಹ. ಅದೇ Mumbai side ಎಲ್ಲ ಒಂದು ತಿಂಗಳೆಲ್ಲ . ಕಮ್ಮಿ, ಒಂದು ತಿಂಗಳು ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಒಂದು ಕಡೆ ಅಷ್ಟೇ, ಇಲ್ಲದಿದ್ರೆ ಹನ್ನೊಂದು ದಿವ್ಸ ಮಾತ್ರ. ಲಾಲ್ಬಾಗ್ದು ಗಣಪತಿ ಮಾತ್ರ ಸ್ವಲ್ಪ ವಿಜ್ರಂಭಣೆ . ಊರಲ್ಲಿ ಎಲ್ಲ ಅಷ್ಟೆಲ್ಲ, ತುಂಬಾ ದಿವಸ ಇಡುದಿಲ್ಲ. ಹ ಹೌದೌದು, ಊರಲ್ಲಿ ಆದ್ರೆ ಕಮ್ಮಿ ಅಲ್ಲ ಐದು ಹಾಗೆ ಇಡ್ತಾರೆ.